ಮತ್ತು ಒಂದು ಕಿಟಕಿ ಕೂಡ ಕಾಣಿಸ್ತಿದೆ ಕೆಟಕಿ ಓಪನ್ ಆಗಿದೆ.

ನರ್ಸರಿಯಲ್ಲಿ ಬೇರೆ ಬೇರೆ ಶೈಲಿಯ ಗಿಡಗಳು ಕೂಡ ಕಾಣಿಸ್ತಿದೆ.

ಹೂವಿಂದ ಮಾಡಿರುವ ರಂಗೋಲಿ ಕೂಡ ಕಾಣಿಸ್ತಿದೆ.

ಮತ್ತು ರೋಡ್ ನ ಬಲಭಾಗದಲ್ಲಿ ಒಂದು ಚಿಕ್ಕ ಮರದ ಕೊಂಬೆ ಕಾಣಿಸುತ್ತಿದೆ.

ಬಂಡೆಯ ಮೇಲೆ ಕರ್ನಾಟಕ ಬಾವುಟ ಕಾಣಿಸ್ತಿದೆ.

ಮತ್ತು ಒಬ್ಬ ಮನುಷ್ಯನ ಮುಂಭಾಗದಲ್ಲಿ ಒಂದು ಕಂಪ್ಯೂಟರ್ ಸ್ಕ್ರೀನ್ ಇದೆ.

ನನಗೆ ಹಲವಾರು ಸೀಟ್ ಕಾಣಿಸ್ತಿದೆ ಮತ್ತು ಸಿಮೆಂಟ್ನ ಗೋಡೆ ಕೂಡ ಕಾಣಿಸ್ತಿದೆ.

ರೋಡ್ನ ಪಕ್ಕದಲ್ಲಿ ಒಂದು ನಾಮಪಲಕ ಇದೆ ಇದರಲ್ಲಿ ಇಂಗ್ಲೀಷ್ನಲ್ಲಿ ವೇರ್ ಹೆಲ್ಮೆಟ್ ಅಂಡ್ ಬೀ ಸೇಫ್ ಅಂತ ಬರ್ದಿದ್ದಾರೆ.

ಕಾರ್ ನ ಬಣ್ಣ ಕೇಸರಿ ಬಣ್ಣದಲ್ಲಿದೆ.

ಮತ್ತು ಹಲವಾರು ಗ್ರಾಹಕರ ಇವುಗಳನ್ನು ಕೊಂಡುಕೊಳ್ಳುತ್ತಿರುವುದನ್ನು ಸಹ ನಾವು ಇದರಲ್ಲಿ ನೋಡಬಹುದು.

ಫ್ಯಾಕ್ಟರಿ ಯ ಬೇರೆ ಬೇರೆ ಸಲಕರಣೆಗಳು ಟೇಬಲ್ ಫ್ಯಾನ್ ಮತ್ತು ದೀಪಾಲಂಕಾರ ಕೂಡ ಕಾಣಿಸ್ತಿದೆ.

ತ್ತು ಕುತ್ತಿಗೆಯಲ್ಲಿ ಇಯರ್ ಫೋನ್ ಇದೆ.

ಮತ್ತು ತಾಮ್ರದ ತಟ್ಟೆ ಕಾಣಿಸ್ತಿದೆ ತಟ್ಟೆ ಮೇಲೆ ದೀಪ ಕೂಡ ಕಾಣಿಸ್ತಿದೆ.

ಮೊಬೈಲ್ ಅನ್ನು ಬಳಸ್ತಿದಾನೆ ಮತ್ತು ಕೆಂಪು ಬಣ್ಣದ ಟಿ ಶರ್ಟ್ ಅನ್ನು ಧರಿಸಿರುತ್ತಾನೆ.

ಒಂದು ಮೇಳದ ಪ್ರವೇಶ ದ್ವಾರವಿದೆ.

ಮತ್ತು ಇವುಗಳು ಕೋನ ತ್ರಿಭುಜ ಮತ್ತು ಹಾಯತ ಬೇರೆ ಬೇರೆ ಆಕರದಲ್ಲಿದೆ.

ಮತ್ತು ಮೂರು ಬಣ್ಣ ಬಣ್ಣದ ಕೊಡೆಗಳು ಕೂಡ ಕಾಣಸ್ತಿದೆ.

ಗೇಟ್ ಅನ್ನು ಪಿಂಕ್ ಬಣ್ಣದಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ.

ಮತ್ತು ಮೇಲ್ಭಾಗದಲ್ಲಿ ಎರಡು ದೀಪಗಳು ಕೂಡ ಕಾಣಿಸ್ತಿದೆ.

ಎಂಟ್ರೆಂನ್ಸ್ನಲ್ಲಿ ಬಿಯರ್ಡ್ ಅಂತ ಇಂಗ್ಲೀಷ್ನಲ್ಲಿ ನಾಮಪಲಕವನ್ನು ಬರೆದಿದ್ದಾರೆ.

ಬ್ಯಾಂಕ್ ಕಾಣಿಸ್ತಿದೆ ಬ್ಯಾಂಕ್ ನ ಎಟಿಎಂ ಕಾಣಿಸ್ತಿದೆ.

ಎ_ಟಿ_ಎಂ ನ ಒಳಗಡೆ ಇಬ್ರು ಮನುಷ್ಯರು ಕಾಣಿಸ್ತಿದಾರೆ.